ಇದು ಒಂದು ಬೋರ್ಡ್ ಅನ್ನು ಹೊಂದಿರುವ ಚಿತ್ರವಾಗಿದೆ ಇಲ್ಲಿ--

ಇದು ಒಂದು ಕಾರಿನ ಚಿತ್ರವಾಗಿದೆ ಈ ಕಾರಿನ ಚಿತ್ರವು--

ಇದು ಒಂದು ಸೆಂಟರ್ ನ ಚಿತ್ರವಾಗಿದೆ ಇದು ಒಂದು ಅ ಭವಾನಿ ಬ್ಯುಸಿನೆಸ್ ಸೆಂಟರ್ ಎಂದು ಇಂಗ್ಲಿಷ್ ನಲ್ಲಿ ಮತ್ತೆ ಕನ್ನಡದಲ್ಲಿ--

ರಾಕೆಟ್ ಗಳು ರೊ ಈತರ ಸಿಗ್ತವೆಂದು ಕಾಣ್ತಾಯಿದೆ ಇಲ್ಲಿ ದೀಪಾವಳಿಗೆ ಮತ್ತೆ ಗಣೇಶನ ಹಬ್ಬಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಸಿಕ್ತಾವೆ.

ಇಲ್ಲಿ ಇಬ್ಬರು ಹುಡುಗರು ಇರುವಂತ ಚಿತ್ರವಾಗಿದೆ.

ಮತ್ತೆ ಈತನ ಸು ಸುತ್ತಲು ಒಂದು ದೊಡ್ಡದಾದ ಗುಡ್ಡ ಕೂಡ ಇದೆ ಆದು--

ಚಿತ್ರಣ ಹಾಕಿದ್ದಾರೆ ಆದರಿಂದ ಇದು ಒಂದು ಪೈಂಟ್ ಇನ ಅಂಗಡಿ ಹಾಗ ಹೇಳಲಾಗುತ್ತದೆ ಇಲ್ಲಿ ಇಬ್ಬರು ವ್ಯಕ್ತಿ ಇಬ್ಬರು ಕುಳಿತಿದ್ದಾರೆ.

ಸಣ್ಣ ಸಣ್ಣ ಚೇರ್ ಗಳನ ಹಾಕಿ ಅವರಿಗಿ ಮೇಲ್ಗಡೆ ನೇರ ನೆರಳನ್ನ ಮಾಡಿದ್ದಾರೆ ಹಾಗೆ ಎಲ್ಲಾರು ಟ್ರಡಿಷನಲ್ ಬಟ್ಟೆಯನ್ನ ಹಾಕಿ ಅ ಒಳ್ಳೆ ಚೆನ್ನಾಗಿ ರೆಡಿ ಆಗಿದ್ದಾರೆ.

ಈ ಚಿತ್ರವೂ ಒಂದು ರೋಡಿ ನ ಚಿತ್ರವಾಗಿದೆ ಮತ್ತೆ ನೋಡಲು ತುಂಬಾ ಸುಂದರವಾಗಿ ಕಾಣ್ತಾ ಇದೆ.

ಒಳಗಡೆ ಯಾವುದೋ ಒಂದು ಫಂಕ್ಷನ್ ನಡೀತಾಇದೆ ಅಲ್ಲಿ ಮದುವೆ ಅಥವಾ ಯಾವುದೋ ಒಂದು ಪಂಕ್ಷನ್ ನಡಿತಾ ಐತೆ ಇಲ್ಲಿ ಹೊರಗಡೆ ಒಂದು ಸ್ಕೂಟಿ ಇದೆ ಹಾಗೆ ಇದನ್ನು --

ಸಂತೋಷ್ ಏಜೆನ್ಸಿ ಎಂದು ಇಂಗ್ಲಿಷ್ ನಲ್ಲಿ ಬಿಳಿ ಅಕ್ಷರದಲ್ಲಿ ಬರೆದಿದ್ದಾರೆ ಪಕ್ಕದಲ್ಲಿ--

ಇಲ್ಲಿ ಮೂರು ಜನ ವ್ಯಕ್ತಿಗಳು ಕುಳಿ ಕೆಲಸ ಮಾಡುತ್ತಿದ್ದಾರೆ ಮತ್ತೆ ತುಂಬಾ ಕಬ್ಬಿಣ ಸಾಮಾನುಗಳು--

ಇಲ್ಲಿ ಬಹಳಷ್ಟು ರೀತಿಯ ಕೆಲಸಗಾರು ನಿಂತು ಕೊಂಡಿದ್ದಾರೆ ಅವರೆಲ್ಲರೂ ತಲೆಗೆ ಹೆಲ್ಮೆಟ್ ಮತ್ತೆ ಮುಖಕ್ಕೆ ಮಾಸ್ಕ್ ಆಗೇ ಕಾಲಿಗೆ ಶೂ --

ಆ ಹಿಂದ್ಗಡೆ ವಾಶ್ ಡೀಟೈಲ್ ಎಂದು ಆಟೋ ಸ್ಪ್ಲಾ ಇನ್ ಅಂತ ಇತರ ಇಂಗ್ಲಿಷ್ ನಲ್ಲಿ ಕೂಡ ಬರ್ದಿದ್ದಾರೆ.

ಈತನ ಮೇಲ್ಗಡೆ ಬೋರ್ಡ್ ಇದೆ ಮತ್ತೆ ಇಲ್ಲಿ ಕಾಣ್ತಾಇದಾವೆ.

ತರ ಕಾಣ್ತಾ ಇದೆ ಎದುರುಗಡೆ ಕೊಪ್ಪಳ--

ಇದು ಒಂದು ಸೌಂಡ್ ಬಾಕ್ಸಿನ ಚಿತ್ರವಾಗಿದೆ ಇಲ್ಲಿ ಕೆಲವು ವ್ಯಕ್ತಿಗಳು ಕುಳಿತುಕೊಂಡಿದ್ದಾರೆ.

ಅ ಇದರ ಕಲರು ಬಿಳಿ ಮತ್ತು ನೀಲಿ ಕಲರಲ್ಲಿ ಕಾಣ್ತಾಇದೆ ಇದಕ್ಕೆ ನಾಲ್ಕು ಟಯರ್ ಗಳಿವೆ.